ಇಲ್ಲಿ ನಾವು ಒಂದು ಸುನೀತಾ ಶಾಪ ಅನ್ನು ನೋಡಬಹುದು ಇಲ್ಲಿ ಬಂದು ನರ್ಸಿಂಗ್ ಸೆಂಟರ್ದು ಹಾಕಿದ್ದಾರೆ ಇದು ಒಂದು ಬೈಕನ್ನು ನೋಡಬಹುದು ಇಲ್ಲಿ ಒಬ್ಬ ವ್ಯಕ್ತಿ ಕುಳಿತು ಕೊಂಡಿದ್ದಾನೆ.